ಎಲ್ಲರೂ ಸಹ ಬಂದು ಇಲ್ಲಿ ಪಾರ್ಸಲ್ ಮತ್ತು ಪಾರ್ಸೆಲ್ ಕಲೆಕ್ಟ್ ಮಾಡಿಕೊಳ್ಳತ್ತಾರೆ .ಮತ್ತೆ ದೂರದ ಊರಿಗೆ ಕೊರಿಯರ್ ಕೂಡ ಮಾಡಬಹುದು.

ಸುಂದರವಾಗಿವೆ ತುಂಬಾ ಸೊಪ್ಪುಗಳ ರೀತಿ ಎಲೆಗಳನ್ನುಕೂಡ ಮಾರುತ್ತಿದ್ದಾರೆ ಇಲ್ಲಿ ತುಂಬಾ ಮಾಲೀಕರು ಕೂಡ ಇದ್ದಾರೆ.

ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಬೈಕಿ ನಲ್ಲಿ ಹೋಗುತ್ತ ಫೋನ್ನ ಲ್ಲಿ ಮಾತನಾಡುತ್ತಾ ಹೋಗುತ್ತಿದ್ದಾನೆ ಈ ರೀತಿ ಮಾತನಾಡುವುದು ತಪ್ಪು ಮತ್ತು ಅಪಾಯ.

ಇದು ಒಂದು ಕಾಫಿ ನ ಚಿತ್ರಣವಾಗಿದ್ದು ಇಲ್ಲಿ ಎರಡು ಕಪ್ ನಲ್ಲಿ ಚಾ ಕಾಫಿ ಯನ್ನು ಇಡಲಾಗಿದೆ ಕಾಫಿ ಟ್ರೇಗಳಲ್ಲಿ ಕಾಫಿ ಯನ್ನು ಇಡಲಾಗಿದೆ.

ಇದು ಒಂದು ಡೈರಿಯ ಚಿತ್ರಣವಾಗಿದ್ದು ಇಲ್ಲಿ ಹಾಲನ್ನು ಹಾಕಲು ಎಲ್ಲರು ಬರುತ್ತಾರೆ.ಒಂದು ಮಹಿಳೆ ಹಾಲ್ಲನು ಹಾಕಿ ಹೋಗೀತಿದ್ದರೆ.

ಇದು ಒಂದು ಡಾನ್ಸ್ ಕ್ಲಾಸ್ ನ ಚಿತ್ರಣವಾಗಿದ್ದು ಪೀಸ್ ಕ್ರಿಯೇಟರ್ಸ್ ಡಾನ್ಸ್ ಅಕಾಡೆಮಿ ಆಗಿದ್ದು--

ತುಂಬಾ ಚೇರುಗಳನ್ನು ಕೂಡ ಹಾಕಿಕೊಳ್ಲ ಕೋಡ್ ಕೊಳ್ಳಲಾಗಿದೆ ಇಲ್ಲಿ ಮಹಿಳೆಯರು ಅಂದರೆ ಕಾಲೇಜು ಹುಡುಗಿಯರು ಕೂಡ ಕುಳತಿದ್ದಾರೆ .

ಇದು ಒಂದು ಕಾಫಿ ಶಾಪಿ ನ ಚಿತ್ರಣವಾಗಿದ್ದು ಇಲ್ಲಿ ಕಾಫಿ ಯನ್ನು ಮಾಡಿಕೊಡಲಾಗುತ್ತದೆ ಕಾಫಿ ಅನ್ನು ಸ್ಟೀಲ್ ಲೋಟದಲ್ಲಿ ಕೂಡ ಕೊಡಲಾಗುತ್ತದೆ.

ಇದು ಒಂದು ಮಾಡುವೆ ಚಿತ್ರಣವಾಗಿದ್ದು ಮದುವೆಯ ನಂತರ ಧಾರೆಯನ್ನು ಮಾಡುತ್ತಿದ್ದಾರೆ ಇವರು ಬಿಳಿಯಾದ ಬಟ್ಟೆಹಾಲನ್ನು ತೊಟ್ಟಿದ್ದಾರೆ.

ಇವರ ಹಿಂದೆ ಅವರ ಫೆಮಿಲಿಯವರು ಇದ್ದಾರೆ ಆ ವ್ಯಕ್ತಿ ಆಮಹಿಳೆ ಏನೋ ಆಗಿದೆ ಎನ್ನುವ ರೀತಿಯೆಲ್ಲಿ ಹಿಂದೆಗದೆ ಕೈ ಇಟ್ಟಿದಾರೆ ಆ ವ್ಯಕ್ತಿ ಹಾಗೆ ನೋಡುತದ್ದಾರೆ ಇವರ ಮುಂದೆ ಎರಡು ಬೇಸಿನ್ ಗಳನ್ನೂ ಇಡಲಾಗಿದೆ.

ಇದರ ಮೇಲೆ ನಮ್ಮ ದೇಶದ ಫ್ಲಾಗ್ ನ ಸಿಂಬಲ್ ಅನ್ನು ಕೂಡ ಹಾಕಲಾಗಿದೆ ಸಿಬ್ಬಂದಿಗಳು ಎಲ್ಲ ವ್ಯಕ್ತಿಗಳನ್ನು ವಿಮಾನದ ಒಳಗಡೇ ಕಳಿಸುತ್ತಿದ್ದಾರೆ ಯಾಕಂದ್ರೆ ಹುಷಾರಾಗಿ ಅವರನ್ನು ಕಳಿಹಿಸುವುದು ಅವರ ಕರ್ತವ್ಯ .